ಹೋಗಕ್ಕೆ ಆಗ್ತಿರ್ಲಿಲ್ಲ ಈಗ ಎಲ್ಲ ರೋಡ್ ಚೆನ್ನಾಗಿ ಇದೆಯಲ್ಲ ಎಲ್ಲಿಗೆ ಬೇಕಾದರೂ ಹೋಗ್ಬಹುದು ಆರಾಮಾಗಿ ಹೋಗ್ಬಹುದು ಈಗ.

ಗೋಪುರಗಳ್ ಡಿಜೈನ್ ಆಗಿರ್ಬೋದು ಇನ್ನ--

ಮೊದಲಾದ್ರೆ ನಾವು ಒಂದು ಬಾಟಲ್ ಹಿಡ್ಕೊಂಡು ಓಡ್ಬೇಕಾಗ್ತಿತ್ತು ಪೆಟ್ರೋಲ್ ಎಲ್ಲಿ ಖಾಲಿ ಆಗತಂದ್ರು ಪೆಟ್ರೋಲ್ ಬಂಕ್ ಹುಡುಕೊಂಡು ಹೋಗ್ಬೇಕು ಆಗ್ತಿತ್ತು ನಮ್ ಹತ್ರದಾಗ ಎರಡು ಮೂರೂ ಪೆಟ್ರೋಲ್ ಬಂಕ್ ಇದಾವೆ ಸ್ವಲ್ಪ್ ಮುಂದೆ ಹೋದ್ರೆ ಆಹ್ಹ್ ಹೂವ್ ಮಾರಮ್ಮನ ಗುಡಿ ಹತ್ರ ಒಂದು ಪೆಟ್ರೋಲ್ ಬಂಕ್ ಐತ್ತೆ ಇನ್ನೂ ಸ್ವಲ್ಪ ಮುಂದೆ ಹೋದ್ರೆ ವಿನಾಯಕ ನಗರ --

ಇವಾಗ್ ಗ್ಯಾರೇಜ್ ಇರೋದರಿಂದ ಬಹಳ ಉಪಯೋಗ ಆಗ್ತಿದ್ದೆ. ದಬ್ಬ ಕೊಂಡು ಹೋಗು ಶ್ರಮ ತಪ್ಪುತ್ತೆ ಮನುಷ್ಯರಿಗೆ ಆಹ್ಹ್ಹ್ ಹೆಂಗ್ ಜಾಸ್ತಿ ಆಗವೊ ಹಾಂಗ ಗ್ಯಾರೇಜ್ ಗಳು ಜಾಸ್ತಿ ಆಗ್ಯಾವ. ಅವರಿಗೂ ಒಂದು ಜೀವನಕ್ಕೆ ಒಂದು ಆಧಾರ ಸಿಗ್ತತ್ತೆ.

ನೆಮ್ಮದಿ ಸಿಗ್ತತ್ತೆ ಅಲ್ಲಿ ನಮ್ ಬಳ್ಳಾರಿ ಸೈಡ್ ನಲ್ಲಿ ಎಲ್ಲ ಬೆಟ್ಟ ಗುಡ್ಡ ಗಿಡ ಮರಗಳು ಕಡಿಮೆ.